ಆಗೊಂಬೆಲಿ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚುಮಳೆ ಆಗೋ ಪ್ಲೇಸ್ ಆದ್ರೆ ಕುಂದಾದ್ರಿ ಬೆಳಗಿನಜಾವ ಹೋಗ್ ಬಿಟ್ರೆ ಅಂತೂ ಮೋಡಗಳ್ನ ಕೈಯಲ್ಲಿ ಮುಟ್ಟಬೋದು ಅನ್ನಸುವಷ್ಟು ಒಂದು ಅದ್ಬುತವಾದ ಒಂದು ಪ್ಲೇಸ್ .

ಆದ್ರೆ ಅವರು ಯಾರು ನಮ್ಮ ಕಣ್ಣಿಗೆ ಬಿಳೋಳು ಬೀಳೋದಿಲ್ಲಾ ಆದ್ರೆ ಆ ದೊಡ್ಡ ಪರದೆ ಮೇಲೆ ಮೂಡೋ ಆ ಚಿತ್ರಗಳು ಇರತವಲ್ಲಾ ಹೀರೊ ಹೀರೋಯಿನ್ ಪೋಷಕ ನಟರು ಯೂರು ಮಾತ್ರ ನಮಗೆ ಗೊತ್ತಾತರೆ ಅವರ ಹಿಂದಿದ್ದೋರು--

ಆಹ್ ಒಂದು ಕಾವಿ ವಸ್ತ್ರನ ತಲೆಗೆ ಕಟ್ ಕೊಂಡು ಇದ್ದಾರೆ.

ಅದ್ರಲ್ಲಿ ಆಹ್ ಮಕ್ಕಳು ಆಹ್ ನೀಲಿ ಮತ್ತೆ ಬಿಳಿ ಬಣ್ಣ ನ ಯೂಸ್ ಮಾಡಕೊಂಡು ರಂಗೋಲಿನ ಬಿಡಿಸಿದ್ದಾರೆ ಅಂತಾ ಅನ್ನಸ್ತಿದೆ.